ಅವುಗಳು ತಮ್ಮ ಇಳಿಕೆ ಕ್ರಮದಲ್ಲಿ ಸೈಜ್ ಅನ್ನು ಹೊಂದಿವೆ.

ಇನ್ನೊಂದು ಬದಿಯಲ್ಲಿ ಒಂದು ಆಟೋ ಇದೆ.

ಇಲ್ಲಿ ಒಂದು ಕಿರಾಣ ಅಂಗಡಿ ಇದೆ.

ಅದರಲ್ಲಿ ಮೊದಲನೆ ಅಂಗಡಿಯು ಶೆಟರ ನ್ನು ಮುಚ್ಚಲಾಗಿದೆ ಪಕ್ಕದ ಅಂಗಡಿಯು ತೆರೆದಿದೆ.

ಇಲ್ಲಿ ನೀರಿನ ಒಂದು ಚಿಕ್ಕ ಡ್ರಮ್ ಇ--

ಇಲ್ಲಿ ಒಂದು ಕುದುರೆ ಹಾಗೂ ಅದರ ಮೇಲ್ಭಾಗದಲ್ಲಿ ಒಬ್ಬ ಮನುಷ್ಯನು ಕೈಯಲ್ಲಿ ಕತ್ತಿಯನ್ನು ಹಿಡಿದುಕೊಂಡಿರುವ ಚಿತ್ರವು ಇದೆ.

ರಸ್ತೆಯ ಮೇಲೆ ಒಂದು ಬೈಕಿದೆ ಅದರ ಮೇಲ್ಭಾಗದಲ್ಲಿ ಮನುಷ್ಯನು ಕೂತಿದ್ದಾನೆ.

ಇಲ್ಲಿ ಒಂದು ಅಂಗಡಿ ಇದೆ ಈ ಅಂಗಡಿಯ ಮೇಲೆ ಸಾಯಿ ಗಿಫ್ಟ್ ಸೆಂಟರ್ ಎಂದು ಬರೆಯಲಾಗಿದೆ.

ಹಾಗೆ ಇಲ್ಲಿ ಒಂದು ಕಡೆ ಕೆಲ ಮನುಷ್ಯರು ಕಾಣುತ್ತಿದ್ದಾರೆ.

ಈ ಎರಡೂ ಅಂಗಡಿಗಳ ಮದ್ಯದ ಗೋಡೆಯ ಮೇಲೆ ಲಾಭ ಎಂದು ಬರೆಯಲಾಗಿದೆ.

ಇಲ್ಲಿ ಪಕ್ಕದ ಗೋಡೆಯ ಮೇಲೆ ಒಂದು ದೇವರ ಫೋಟೋ ಸಹ ಕಾಣುತ್ತಿದೆ.

ಇಲ್ಲಿ ಒಂದು ಬಾಕ್ಸ್ ನಲ್ಲಿ ಕೆಲ ಪೆನ್ನುಗಳನ್ನು ತುಂಬಿ ಇಟ್ಟಿದ್ದಾರೆ.

ಹಾಗೆಯೇ ಪಕ್ಕದಲ್ಲಿ ಗೋಡೆಯ ಹತ್ತಿರ ಒಂದು ಹಲಗೆ ಇದೆ ಅಲ್ಲಿ ಮೂವರ ಮನುಷ್ಯರ ಭಾವಚಿತ್ರ ಸಹಾ ಕಣಿಸುತ್ತಲಿದೆ.

ಹಾಗೆಯೇ ಅದರ ಬಳಿ ಒಬ್ಬ ಮನುಷ್ಯ ಸಹ ಕಾಣಿಸುತಲ್ಲಿದ್ದಾನೆ.

ಅಂಗಡಿಯ ಒಳಗಡೆ ದೊಡ್ಡ ದೊಡ್ಡ ಲೈಟ್ ಗಳು ಸಹ ಕಾಣಿಸಲಾಗಿದೆ.

ಹಾಗೆ ಹಲವು ಗೊಂಬೆಗಳಿಗೆ ಬಟ್ಟೆಯನ್ನು ತೋಡಿಸಿ ಸಹ ಇಟ್ಟಿದ್ದಾರೆ.

ಇದರ ಮುಂಭಾಗದಲ್ಲಿ ಒಂದು ಕುರ್ಚಿಯ ಮೇಲೆ ಮನುಷ್ಯನು ಸಹ ಕುಂಚಿದ್ದಾರೆ.

ಈ ಆಟದ ಮೈದಾನದ ಒಳಗೆಡಗೆಯು ಸಹ ಕೆಲವು ಮಕ್ಕಳು ಆಟ ಆಡುವ ಹಾಗೆ ಕಾಣುತ್ತಲಿದೆ.

ಹಾಗೆ ಅದರ ಪಕ್ಕದಲ್ಲಿ ಕೆಲವು ಪತಂಜಲಿಯ ಉಪಕರಣಗಳ ಭಾವಚಿತ್ರವನ್ನು ಹಾಕಲಾಗಿದೆ.

ಈ ಅಂಗಡಿಗೆ ಕೆಲವು ಬ್ಯಾಗ್ ಗಳನ್ನು ಸಹ ಜೋತು ಹಾಕಿದ್ದಾರೆ.

ಅದಕ್ಕೆ ಒಂದು ಮಗುವನು ಜೋಕು ಹಾಕಿದ್ದಾರೆ.

ಅಂಗಡಿಯ ಒಳಗಡೆ ನಾಲ್ಕು ಕುರ್ಚಿಗಳಿವೆ ಅವುಗಳ ಮೇಲೆ ಮನುಷ್ಯರು ಸಹ ಕೂತಿದ್ದಾರೆ.

ಇಲ್ಲಿ ಸುತ್ತಲು ಹಲವು ದೊಡ್ಡ ಗಿಡಮರಗಳು ಸಹ ಕಾಣಿಸುತ್ತಲಿವೆ.

ಇಲ್ಲಿ ಮೆಲ್ಭಾಗದಲ್ಲಿನ ಆಕಾಶವು ಬಹಳ ಸುಂದರವಾಗಿ ಕಾಣಿಸುತ್ತಲಿದೆ.

ಇಲ್ಲಿ ಒಂದು ದೊಡ್ಡ ಕಟ್ಟಡ ಇದೆ.

ಹಾಗೆ ಇಲ್ಲಿ ಒಂದು ದೊಡ್ಡ ಟೇಬಲ್ ಇದೆ.

ಈ ಪ್ರದೇಶವು ಅರಣ್ಯದ ಪ್ರದೇಶದ ಹಾಗೆ ಕಾಣಿಸುತ್ತಲಿದೆ.

ಇಲ್ಲಿ ಒಂದು ಕೂತುಕೊಳ್ಳಲು ಸಿಮೆಂಟಿನ ಕುರ್ಚಿಯನ್ನು ಸಹ ಹಾಕಿದ್ದಾರೆ.

ಇದರ ಸುತ್ತಲೂ ಹಲವು ದೊಡ್ಡ ಗಿಡಮರಗಳು ಸಹ ಕಾಣಿಸುತ್ತವೆ.

ಇವು ಪ್ರತಿಯೊಂದು ಬಟ್ಟೆಯು ವಿಭಿನ್ನವಾದ ಬಣ್ಣಗಳನ್ನು ಹೊಂದಿದ್ದು--

ಇದರಿಂದ ಜಾರು ಬಂದರೆ ನೇರವಾಗಿ ನೀರಿನಲ್ಲಿ ಬಿಳುವಂತೆ ಮಾಡಿದ್ದಾರೆ.

ಹಾಗೆ ಇಲ್ಲಿ ಪಕ್ಕದಲ್ಲಿ ಕೆಲವು ಮಕ್ಕಳ ಭಾವಚಿತ್ರವನ್ನು ಸಹ ಹಾಕಲಾಗಿದೆ.

ಇದರ ಮಂಭಾಗದಲಿ ಎರಡು ಬೈಕ್ ಗಳು ಸಹ ನಿಂತಿವೆ.

ಹಾಗೆ ಇದರ ಒಂದು ಬದಿಯು ಹಲವು ಚಿಕ್ಕ ಹಾಗು ದೊಡ್ಡ ದೊಡ್ಡ ಬಂಡೆಗಳನ್ನು ಹೊಂದಿ--

ಇಲ್ಲಿ ಒಂದು ಅಂಗಡಿ ಇದೆ ಅಂಗಡಿಯ ಮೇಲ್ಭಾಗದಲ್ಲಿ ಒಂದು ಬ್ಯಾನರ್ ಇದೆ.

ಜೊತೆಗೆ ಬ್ಯಾನರಿನ ಮೇಲೆ ಮೊಬೈಲ್ ನಂಬರ್ ಅನ್ನು ಸಹ ಹಾಕಲಾಗಿದೆ.

ಅದರ ಎರಡು ಬದಿಯಲ್ಲಿಯೂ ಸಹ ಮನುಷ್ಯರ ಭಾವಚಿತ್ರ ಕಾಣಿಸುತ್ತಲಿದೆ

ಪ್ರತಿಯೊಂದು ಕಂಬಕ್ಕೂ ಪ್ರತ್ಯೇಕವಾಗಿ ದೊಡ್ಡ ದೊಡ್ಡ ಲೈಟಿನ ಟ್ಯೂಬ್ ಗಳು ಕಾಣಿಸುತ್ತಲಿವೆ.

ಅದಕೆ ಹಲವು ಲೈಟಿನ ವಯರ್ ಗಳು ಸಹ ಕಾಣಿಸುತ್ತಲಿವೆ.